ತುಂಬಾ ಚೆನ್ನಾಗಿದೆ ಈ ಕಾರ್ ಗಳನ್ನೆಲ್ಲ ನೋಡ್ಲಿಕ್ಕೆ.

ಇಲ್ಲಿ ನೀರು ಇದೆ ಇದೊಂದು ಕೆರೆ ಮತ್ತೆ ಪಕ್ಕದಲ್ಲಿಅಹ್ ಹುಲ್ಲುಗಳೆಲ್ಲ ಬೆಳೆದಿದ್ದಾವೆ ಗಿಡ ಮರಗಳು ಕೂಡ ಬೆಳೆದಿದ್ದಾವೆ ಮತ್ತೆ ದೂರದಲ್ಲಿ ಒಂದು --

ಇದು ಒಂದು ದೋಣಿ ಈ ದೋಣಿಯ ಮೇಲೆ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ ಒಂದು ಕೋಲನ್ನು ಇಟ್ಕೊಂಡು ಹಾಗೂ ಇಲ್ಲಿ ತುಂಬಾ ನೀರಿದೆ. ನೋಡಲಿಕ್ಕೆ ಇದು ಉದ್ದನೆಯ ದಂತಹ ಒಂದು ದೋಣಿ.